ಇಲ್ಲಿ ಒಂದು ಸೂಚನಾ ಫಲಕವನ್ನು ಹಾಕಿದ್ದಾರೆ ಇದರ ಮೇಲೆ ಕೆ_ಎಫ್_ಡಿ ಅಂದರೆ ಸುಸ್ವಾಗತ ಕೃಷ್ಣ ಮೃಗ ಅಭಯಾರಣ್ಯ--

ಇದರ ಪಕ್ಕದಲ್ಲಿ ಒಂದು ರಸ್ತೆ ಇದೆ.

ಪಕ್ಕದಲ್ಲಿ ಒಂದು ಮರ ಕಾಣಿಸುತ್ತಿದೆ ಹಾಸ್ಟೆಲಿನ ಮೇಲೆ ವಿದ್ಯಾರ್ಥಿಗಳ ಬಟ್ಟೆಗಳನ್ನು ಒಗೆದು ಒಣಗಿ ಹಾಕಿದ್ದಾರೆ.

ಮತ್ತೆ ಪುಳಿಯೋಗರೆ ಪದಾರ್ಥಗಳು ಇವೆ ಇಲ್ಲಿ ಲೆಮನ್ ರೈಸ್ ಪದಾರ್ಥಗಳು ಇವೆ.

ಪೆನ್ನು ಗಳನ್ನು ನೇತು ಹಾಕಿದ್ದಾರೆ ಮುಂದುಗಡೆ ಪೆಟಿಯಂ ನ ಸ್ಕ್ಯಾನರ್ ಇರಿಸಿದ್ದಾರೆ.

ಬೇಕು ಎಂದು ಕೇಳಲು ನಿಂತಿದ್ದಾನೆ ಇಲ್ಲಿ ನೋಡಲು ಸ್ವೀಟ್ ಗಳು ಕಾಣಿಸುತ್ತವೆ.

ಅಲ್ಲಿ ಹಲವರು ಮರಗಳು ಕಾಣಿಸುತ್ತಿವೆ ಡಿ_ಸಿ ಆಫೀಸ್ ಪಕ್ಕದಲ್ಲಿ ಕಾಣಿಸುತ್ತಿದೆ.

ಮುಂದುಗಡೆ ಒಂದು ದೊಡ್ಡದಾದ ಗೇಟ್ ಮಾಡಿದ್ದಾರೆ.

ಈತನು ಶೂ ಮತ್ತು ಹ್ಯಾಂಡ್ ಗ್ಲೊಸ್ ಅನ್ನು ಹಾಕಿಕೊಂಡಿದ್ದಾನೆ ಹಿಂದಗಡೆ ಒಂದು ಗುಹೆಯ ರೂಪದಲ್ಲಿ ಕಲ್ಲು ಬಂಡೆ ಕಾಣಿಸುತ್ತಿದೆ.

ಇದರ ಕೆಳಗಡೆ ಒಂದು ಹೂವಿನ ಅಂಗಡಿ ಇದೆ ಇಲ್ಲಿ ಹೂಗಳನ್ನು ಕಟ್ಟಿ ನೇತಾಕಿದ್ದಾರೆ.

ಫ್ಲಾಸ್ಕ್ ಗಳು ಕಾಣುತ್ತವೆ ಇಲ್ಲಿ ಒಂದು ಲಿಕ್ವಿಡ್ ಅನ್ನು ಹಾಕಿ ಕೆಳಗಡೆ ಇಟ್ಟಿದ್ದಾರೆ.

ಇಬ್ಬರು ನೀಲಿ ಬಣ್ಣದ ಪೆಟ್ಟಿಗೆ ಹತ್ರ ಹೋಗಿದ್ದಾರೆ.

ಹಲವಾರು ಜೇನು ಪೆಟ್ಟಿಗೆಗಳನ್ನು ಅಳವಡಿಸಿದ್ದಾರೆ ಇವು ನೋಡಲು ಕಾಣುತ್ತವೆ.

ಇಲ್ಲಿ ಎಲ್_ಜಿ ಎಂದು ಬರೆದಿದ್ದಾರೆ ಹಲವಾರು ಲೈಟ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಆಸ್ಪತ್ರೆ ಆಗಿದೆ ಇಲ್ಲಿ ಕೆಲವು ಮಷೀನ್ ಗಳನ್ನು ಇರಿಸಿದ್ದಾರೆ.